ಇಲ್ಲಿ ಒಂದು ಬಸ್ ಅನ್ನು ನಿಂತುಕೊಂಡಿಂದ ಆ ಬಸ್ಸಿನಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಮೆಂಬರ್ಸ್ ಕುಂದ್ರ ಬೊ-ಬೊ-ಬೊದಾಗಿದೆ ಇದು ಒಂದು ಇಲ್ಲಿ ಖಾಲಿ ಜಾಗ ತುಂಬಾ ಕಾಣಿಸುತ್ತ ಇದೆ ಅಂದೇಳಲು ನಾನು ಇಚ್ಛಿಸುತ್ತಿದ್ದೇನೆ.